ಹಾ ಬಸ್ಸ ಲ್ಲಿ ಲಾಂಚ್ ಲ್ಲಿ ಹೊಕ್ಕಿದ್ವಿ ಈಗ ಆಟೋ ಬಸ್ಸು ಕಾರು ಎಲ್ಲ ಇದ್ವು ಒಳ್ಳೆ ಹೋಗೋಕೂ ಚನ್ನಾಗಿತ್ತು ನೀರು ಗೀರು ಒಳ್ಳೆ ಚನ್ನಾಗಿದೆ ಹೋಗೋಕೆ .

ಮಾರಮ್ಮನ್ ದೇವಸ್ಥಾನಕ್ ಹೋಗ್ತೀನಿ ಪೂಜೆ ಎಲ್ಲ ಮಾಡ್ತೀನಿ ಪೂಜೆ ಮಾಡಿಕಂಡ್ ಮನೆಗ್ ಬರ್ತೀನಿ. ಆಮೇಲೆ ತೇರ್ ಎಲ್ಲ ನೋಡ್ಕೊಂಡಿ ಗಣಪತಿ ದೇವಸ್ಥಾನಕ್ ಎಲ್ಲ ಹೋಗಿ ಬರ್ತೀನಿ. ಆಂಜಿನೇಯಸ್ವಾಮಿ ದೇವಸ್ಥಾನ ಗಣಪತಿ ದೇವಸ್ಥಾನ ಇಲ್ಲೆಲ ತೇರ್ ನೋಡ್ಕಂಡ್ ಕೈಮೂಕೋಂಡ್ ಹೋಗ್ತೀನಿ --

ಹಲ್ಸಿನ್ಮರ ಮಾವಿನಮರ ಎಲ್ಲಮರನು ಇದಾವೆ ನಮಗೆ ಅನುಕೂಲ ಅಕ್ತಿದೆ ಗಾರ್ಕೆಲ್ಲ ತಗೊಂಡು ಬರ್ತೀವಿ. ಅಲ್ಲಿಗೆ ಎಲ್ಲ ಹಾಕ್ತಿವಿ ನಾವು ಆಮೇಲೆ ನಂಗಿಲ್ಲಿ ಇದು ಮಾವಿನಣ್ಣಿನ್ ಮರ ಎಲ್ಲವು ಇದಾವೆ ಹಲ್ಸಿನ್ಮರ ಎಲ್ಲ ಇದಾವೆ --.

ಹ ಸರ್ ಇದು ಪೋಸ್ಟಾಫೀಸಿ ಗೆಲ್ಲ ಹೋಗ್ತಿದೀವಿ ದುಡ್ಡು ತಗೊಂಡು ಬರ್ತಿವಿ. ಆಮೇಲೆ ಪೆನ್ಷನ್ ಇದ್ರೆ ಹಣ ಕೊಡ್ತಾರೆ ನಮ್ಗೆ ಗೌರ್ಮೆಂಟ್ ಇಂದ --

ಟ್ರೈನ್ನ ಲ್ಲಿ ಹೋದ್ರೆ ಸುಸ್ತಾಗಲ್ಲ ಬಸ್ಸಿ ಗೆ ಹೋದ್ರೆ ಸುಸ್ತಾಗತೈತಿ. ಹಾಂಗಾಗಿ ನಾವು ಮಲಿಕಂಡ್ ಆದ್ರೂ ಹೋಗಬೋದು ಇಲ್ಲಾಂದ್ರೆ ನಾವು ಬಸ್ಸಿ ಗೆ ಹೋಗದಾದ್ರೆ ಲೇಟ್ ಆಗಿ ಹೊಕ್ಕಿವ್ ನಾವು ನಮ್ ಮಗಳ್ ಮನಿಗೆ ಹೋಗ್ಬಿಡ್ತೀವಿ.

ಇವಾಗ ಕರೋನಾ ಬಂದಾಗಿಂದ ಮಾಸ್ಕ್ ಆಕ್ಯಂಡು ಹೊಕ್ತಿವಿ ನಾವಂತೂ ಮಾಸ್ಕು ನೋಡ್ಲಿಲ್ಲ ಏನು ನೋಡ್ಲಿಲ್ಲ. ಈ ಕರೋನಾ ಬಂತು ಎಲ್ಲದು ಹೈತು ಎಲ್ದು ವರ್ಷಂದ್ತಂಕ ಮಾಸ್ಕ್ ಹಕ್ಕಿಂದೆ ಇದೀನಿ ಈಗ್ಲೂ ಅಕ್ತ ಇದೀವಿ ನಾವು ಎಲ್ಲರು ಮಾಸ್ಕ್ ಇಲ್ದೆ ಹೋಗದೆ ಇಲ್ಲ ಈಗ ನಾವು.